ಆದ್ರೆ ಹೊರಗಡೆ ಹೋದ್ರೆ ದುಡ್ಡು ಒಂದ್ ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿನೇ ಆದ್ರೆ ಮನೆಲ್ಲಿ ಅದು ಅದ್ರ ದುಡ್ಡ ಇಕ್ ಬಿಟ್ಟು ಮನೆಲ್ಲೇ ಮಾಡ್ಕೊಂಡ್ ಕುಡದ್ರೆ ಮನೆಲ್ಲಿ ಫ್ಯಾಮಿಲಿ ಎಲ್ಲಾ ಕುಡೀಬಹುದಲ್ಲ.

ಕಟ್ ಬೇಕಂದ್ರೆ ನಾವು ಬಳ್ಳಾರಿಗೆ ಹೋಗ್ಬೇಕನ್ನೋದು ಏನು ಇಲ್ಲ ಇಲ್ಲೇ ಬಂದು ಬಿಟ್ಟು ಕಟ್ಟಿಸಿಕೊಂಡು ಚೆನ್ನಾಗಿ ಎಲ್ಲ ಲೆಕ್ಕ ಏನೇ ಇದ್ರೂ ಏನೇ ನಮಗೆ ತೊಂದರೆ ಇದ್ರೂ ಸಹಿತ ಎಲ್ಲ ಹೇಳ್ಬಿಟ್ಟು ಕಂದಾಯದ ಇಷ್ಟ ಐತೆ ಅಮ್ಮ ಇಷ್ಟು ಕಟ್ಟಬೇಕು ಇಷ್ಟ್ ಇಷ್ಟು ವರ್ಷ್ ಆಗಿದೆ ಇಷ್ಟು ತಿಂಗಳು ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲರಿಗೆ ಹೇಳ್ಬಿಟ್ಟು ಕಟ್ಟಿಸಿಕೊಂಡು ಹೋಗ್ತಾರೆ ಪರವಾಗಿಲ್ಲ ಮೊಡಲಂತೂ ಬರ್ತಾರೆ ಕಟ್ಟಿಸಿಕೊಂಡು ಹೋಗೋಕೆ .